ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಒಂದು ಗುಡ್ಡ ಒಂದು ಬೆಟ್ಟ ನೋಡಲು ತುಂಬಾ ಅದ್ಭುತವಾಗಿದೆ ನೋಡಲು ತುಂಬಾ ಅದ್ಭುತವಾಗಿದೆ ಹಾಗೆ ಇಲ್ಲಿ ಒಬ್ಬ ಯುವಕ ಫೋಟೋ ಅನ್ನ ತೆಗೆದುಕೊಳ್ಳುತ್ತಿದ್ದಾನೆ.

ನನ್ನ ಬಾಲಕ ಆಗಿದ್ದಾನೆ .

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಹಲವಾರು ಪಕ್ಷಿಗಳು ಈ ಪಕ್ಷಿಗಳು. ಅದ್ಬುತವಾಗಿದ್ದವೇ . ಹಾಗು ಈ ಪಕ್ಷಿಗಳನ್ನು ಅಂಗಡಿಯಲ್ಲಿ ಮಾರಾಟ ಮಾಡಲು ಇಟ್ಟಿರಬಹುದು .

ಹಲೋ ಇದು ಮಾಡಿ ಹಲೋ ಮುಂದೆ ನಿಂತುಕೊಂಡಿದ್ದಾರೆ ಎಲ್ಲಿ ಐದು ಹೂಂ ಯಾರು ತುಂಬಾ ದೊಡ್ಡದು ಯಾರು ತುಂಬಾ ದೊಡ್ಡದು ಗೋ ಟು ಪಾರ್ಟ್ಲಾಗಿದೆ.

ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಒಂದು ಕ್ರಿಶ್ಚಿಯನ್ ಚಿತ್ರ ನಾಲಕ್ಕು ಜನ ಯುವಕರು ಹೂವಿನ ಹಾರದೊಂದಿಗೆ ನಿಂತಿದ್ದಾರೆ ಇನ್ನೂ ಮೂರು ಜನ ಇವರು ಫಾದರ್ ಗಳು ಇರಬಹುದು ಕುಳಿತು ಕೊಂಡಿದ್ದಾರೆ ನೋಡಲು ತುಂಬಾ ಚೆನ್ನಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾಯಿರುವುದು ಒಂದು ಕಾರಿಡಾರ್ ಇಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುತ್ತಿದ್ದಾನೆ ಇಲ್ಲಿ ಮರಗಳ ಹೆಲೆಗಳು ಬಿದ್ದಿದ್ದಾವೆ ನೋಡಲು ಅಷ್ಟು ಸ್ವಚ್ಛತೆ ಇಲ್ಲ--